ಮತ್ತು ಆ ಮೂರ್ತಿಯಲ್ಲಿ ಪ್ರಸಿದ್ಧವಾದ ಕೃಷ್ಣ ಸೀತಾ ಹಾಗು ಹನುಮಾನಿನ ಮೂರ್ತಿಗುಳು ಐತೆ.

ಒಂದು ರಿಕ್ಷಾ ದಲ್ಲಿ ಲೋಡ್ ಹಾಕಿ ನಿಂತಿದೆ ಮತ್ತೆ ಇಲ್ಲಿ ನಾಕೈದು ಗಾಡಿಗಳು ನಿಂತೈತೆ.

ಇಲ್ಲಿ ಇಬ್ರು ಹೋಗ್ತವರೆ ಒಬ್ಬ ಹಿಂದೆ ಅವ್ನೆ ಒಬ್ಬ ಮುಂದೆ ಅವ್ನೇ ಮತ್ತು ಇಲ್ಲಿ ಒಂದು ಮರ ಅಯ್ತೆ.

ಈ ಅಂಗಡಿಯಲ್ಲಿ ಯಾರು ಇಲ್ಲ ಬರಿ ಬೊಂಬೆಯ ಫೋಟೋ ಗಳನ್ನು ಹಾಕವ್ರೆ ಮತ್ತೆ ಸ್ವಲ್ಪ ಕ್ಯಾಸೆಟ್ ಪುಸ್ತಕ ಮತ್ತೆ ಪೆನ್ನುಗಳು ಇದಾವೆ ಈ ಅಂಗಡಿ ಚೆನ್ನಾಗ್ ಕಾಣಿಸ್ತಾ ಐತೆ.

ಈ ಫೋಟೋ ಅಲ್ಲಿ ಜಮ್ಮಿನ ರೂಮನ್ನು ತೋರಿಸ್ತಾ ಐತೆ.

ಈ ಫೋಟೋ ಒಂದು ಒ_ಪಿ_ಡಿ ಬಿಲ್ಲಿಂಗ್ ಅ ಸೆಕ್ಷನಿ ನ ಫೋಟೋ ಆಗೈತೆ.

ಇದು ಆಸ್ಪತ್ರೆಯ ಫೋಟೋ ಆಗೈತೆ ಆ ಫೋಟೋ ಅಲ್ಲಿ ಜನ ಅ ನಿಂತ್ಕೊಂಡು ಕ ಕಾಸ್ ಕಟ್ಟಿ ಬಿಲ್ ಅನ್ನು ತಗೋತಾ ಇದ್ದಾರೆ.

ಈ ಫೋಟೋ ಬೆಳಗಿನ ಸಮಯದಲ್ಲಿ ತೋಗೊಂಡಿರುವ ಫೋಟೋ ಆಗೈತೆ.

ಮಕ್ಕಳು ಕ್ರಿಕೆಟ ನ್ನು ಆಟ ಆಡ್ತಾ ಇದಾರೆ ಸ್ವಲ್ಪ ಜನ ಫುಟಬಾಲ ನ್ನು ಆಟ ಆಡ್ತಾ ಇದಾರೆ.

ಈ ಫೋಟೊ ಅಲ್ಲಿ ತೋರಿಸಿರುವ ಒಂದು ಸ್ಟೇಡಿಯಂಮಿನ ಪೋಟೋ ಆಗೈತೆ.

ಈ ಸ್ಟೇಡಿಯಂ ನ ಮುಂದೆ ಒಬ್ಬ ಮಹಿಳಾ ಹೋಗ್ತಾ ಇದಾಳೆ.

ಮತ್ತು ಈ ಫೋಟೋ ವನ್ನು ಆಚೆ ನಿಂತ್ಕೊಂಡು ರೋಡಲ್ಲಿ ತೆಗೆದುಕೊಂಡಿದ್ದಾ--

ಹಿಂದೆ ಒಬ್ಬ ಪುರು ವಾ ಹಿಂದೆ ಒಬ್ಬ ಪುರುಷ ನಿಂವ್ನೆ ಅಲ್ಲಿ ಡ್ರಮ್ಮಲ್ಲಿ--

ಮಾಡ್ರನ್ನಗಿರೋದು ಮನೆ ಕಾಣ್ಸೖತೆ ಎರಡು ಕಲರ್ ಹಾಕೌರೆ ಗೋಡೆಗೆ ಒಂದು ಎಲ್ಲೋ ಒಂದ್ ಆರೇಂಜ್ .

ಇಲ್ಲಿ ವಿವಿಧವಾದ ಪ್ಲಾಸ್ಟಿಕ್ ಬಾಟಲ್ ಮತ್ತು ಸ್ಟೀಲ್ ಬಾಟಲ್ ಗಳಿವೆ ಮತ್ತೆ ಪ್ಲಾಸ್ಟಿಕ್ ಸಾಮಾನ್ ಗಳು ಇದವೆ.

ಈ ಫೋಟೋ ಬೆಳಗಿನ ಸಮಯದಲ್ಲಿ ತಗೊಂಡಿರುವ ಫೋಟೋ ಆಗೈತೆ.

ಈ ಫೊಟೋ ಅಲ್ಲಿ ಫೆಡರಲ್ ಬ್ಯಾಂಕನ್ನು ತೋರ್ಸ್ಥಇದಾ--

ಈ ಫೆಡರಲ್ ಬ್ಯಾಂಕ್ ಅಲ್ಲಿ ಬ್ಯಾಂಕು ಐತೆ ಮತ್ತೆ ಎ_ಟಿ_ಎಂ ಉ ಐತೆ ಪಕ್ದಲ್ಲಿ.

ಇದು ಒಂದು ಶೆಡ್ ಅಲ್ಲಿರುವ ಮೆಕ್ಯಾನಿಕ್ ಅಂಗ್ಡಿ ತರ ಕಾಣಸ್ತಾ--

ವಿವಿಧವಾದ ಸ್ಪಾನರ್ರು ನಟ್ಟು ಬೋಲ್ಟು ಗ್ರೀಸು ಆಯಿಲ್ಲು ಮತ್ತೆ ಬೇರೆ ಬೇರೆ ಸ್ಕ್ರಾಪ್ ಗಳು ಐತೆ.

ಹಾಗು ಇಲ್ಲಿ ವಿವಿಧವಾದ ಟೆಂಪುಗಳು ನಿಂತವ್ರೆ ಮತ್ತು ಟೆಂಪೋಗಳ ಡ್ರೈವರ್ ಉ ಟೂಲ್ ಚಾರ್ಜ್ ಅನ್ನು ಕೊಡದ್ದಕ್ಕೆ ನಿಂತವ್ರೆ.

ಇದು ಸಾಯಂಕಾಲದ ಸಮಯದಲ್ಲಿ ತಗೊಂಡಿರುವ ಫೋಟೋ ಆಗೈತೆ.

ಇದು ಒಂದು ಜಿಮ್ಮಿನ ಅಂಗಡಿನ ಫೋಟೋ ಆಗೈತೆ.

ಇದು ರೋಡ್ ಅಲ್ಲಿ ತೊಗೊಂಡಿರುವ ಫೋಟೋ ಆ ವುಡ್ಲ್ಯಾಂಡ್ ದಿನ ಸ್ಟೋರಿನ ಮುಂದೆ ವಿವಿದವಾದ ಕಾರು ಗಳು ನಿಲ್ಸಾರೆ ಮತ್ತೆ ಒಬ್ಬ ವ್ಯಕ್ತಿ ಗಡಿಯಲ್ಲಿ ಆ ಅಂಗಡಿಯ ಮುಂದೆ ಹೋಗ್ತಾಇದಾನೆ.

ಈ ಗಾಡಿ ಫುಟ್ಪಾತ್ ಅಲ್ಲಿ ನಿಂತೈತೆ ಮತ್ತೆ ಈ ಗಾಡಿ ಗೇರ್ ಗಾಡಿ ಆಗೈತೆ.

ಮತ್ತು ಈ ರಾತ್ರಿಯಾಗಿರುವ ಫೋಟೋ ಗಳಿಂದ ಇಲ್ಲಿ ಸ್ಟ್ರೀಟ್ ಲೈಟ್ ಕೂಡ ಆನ್ ಆಗೈತೆ.

ಈ ಫೋಟೋ ಒಂದು ಮಾಲಿನ ಫೋಟೋ ಆಗೈತೆ.

ಈ ಜಾರವಿನ ಫೋಟೋವನ್ನು ಈ ಜಾರನ ಸ್ಟೋರೂಮ್ ಮುಂದೆ ಒಬ್ಬ ಮಹಿಳೆ ನಿಂತ್ಕೊಂಡು ಮಾಲನ್ನ ನೋಡುತ್ತಿದ್ದಾಳೆ.

ಮತ್ತೆ ಹಿಂದೆ ಕೂಡ ಜನ ನಿಂತವ್ರೆ ಮತ್ತೆ ಇದು ಒಂದು ಸ್ಟೇಜ್ ತರ ಡೆಕೋರೇಟ್ ಮಾಡಿ ಗ್ರೀನ್ ಕಲರ್ ಕಾರ್ಪೆಟ್ ಹಾಕೋವರೆ.

ಮಾರ್ಕೆಟ್ ಅಲ್ಲಿ ಜನ ರೋಡ್ ಸೈಡ್ ಅಲ್ಲಿ ಕೂತ್ಕೊಂಡು ಬೇರೆ ಬೇರೆ ತರಕಾರಿಗಳನ್ನು ಮಾರುತ್ತಿದ್ದಾರೆ.

ಇಲ್ಲಿ ಯಾರೋ ಒಬ್ಬ ಸುಜುಕಿ ಅ ಗಾಡಿಯ ನಂಬರ್ ಪ್ಲೇಟ್ ಅನ್ನು ತೆಗೆದುಕೊಂಡು ಸರ್ವಿಸ್ ಮಾಡೋಕೆ ಅ ತಯಾರಿಸುತ್ತಿದ್ದಾನೆ ಅವನು--

ಇದು ಬೆಳಗ್ಗೆ ಸಮಯದಲ್ಲಿ ತಗೊಂಡಿರುವ ಫೋಟೋ ಆಗೖತೆ.

ಇದು ಬೆಳ್ಗಿನ ಸಮಯದಲ್ಲಿ ತಗೊಂಡಿರುವ ಫೋಟೋ ಅಗ್ಯಾತೆ.

ಮತ್ತೆ ಇದು ತೇಟರ್ ನೇಮ್ ಬಂದಿ ನಕ್ಕತಕಿ ಐತೆ.

ಈ ಫೋಟೋ ಬೆಳಗಿನ ಸಮಯದಲ್ಲಿ ತಕ್ಕೊಂಡಿರುವ ಫೋಟೋ ಆಗೈತೆ.

ಈ ಫೋಟೋ ಒಂದು ಸ್ಟೆಪ್ಸು ಕೆಳಗಡೆ ಇಳ್ಕೊಂಡು ಹೋಗುವ ಫೋಟೋ ಆಗೖತೆ.

ಈ ಫೋಟೋ ಅಲ್ಲಿ ಮಕ್ಕಳು ಕೂತಿದ್ದಾರೆ ಮತ್ತು ಮೂರು ಮಕ್ಕಳು ನಿಂತಿದ್ದಾರೆ.

ಇದು ನನ್ ಪ್ರಕಾರ ಒಂದು ಎನ್_ಜಿ_ಓ ತರ ಐತೆ.

ಇಲ್ಲಿ ಮಕ್ಕಳನ್ನು ಅ ಅವಶ್ಯ ಅವಕಾಶ ಮತ್ತೆ ಶಿಕ್ಷಣವನ್ನು ಕೊಡೊದಕ್ಕೆ ಬಂದವರು.

ಒಂದು ಅ ಬಕೆಟ್ ಐತೆ ಆ ಬಕೆಟ್ ಒಳ್ಗಡೆ--

ಈ ಫೋಟೋ ಒಂದು ಜಿಮ್ಮಿನ ಫೋಟೋ ಆಗೈತೆ.

ಪುಲ್ಲಪ್ಸ್ ಜಿಮ್ ಸಾಮಾನದಿಂದ ಪುಲ್ಲಪ್ಸ್ ಮಾಡ್ತವ್ನೆ.

ಮತ್ತೆ ಇದು ಒಂದು ಬಿಲ್ಡಿಂಗ್ ಕಾಣಿಸ್ ತೈತೆ.

ಇಲ್ಲಿ ಒಂದು ಸ್ಟಾಚ್ಯು ನಿಂತೈತೆ ಒಂದು ಸ್ಟ್ರೀಟ್ ಲೈಟ್ ಉಡಿತೈತೆ.

ಮತ್ತೆ ಅಲ್ಲಿ ಒಂದು ರೋಡ್ ತರ ಕಾಣಿಸ್ತಾ ಇತ್ತು.

ಇಲ್ಲಿ ಒಂದು ವಾಚ್ ಮ್ಯಾನು ನಿಲ್ಸವ್ನೆ.

ಈ ಪುಫು ಈ ಬೇಕರಿ ಯ ಪಕ್ಕದಲ್ಲಿ ಒಂದು ಜಿಮ್ ಸೆಂಟರ್ ಕೂಡ ಐತೆ ಅದ್ರು ಕೆಳಗಡೆ ಒಂದು ಪಾನಿಪುರಿ ಅಂಗಡಿ ಕೂಡ ಐತೆ.

ಇದು ಎರಡು ಅಂಗಡಿ ಐತೆ ಇದು ಬ ಪಕ್ಕ ಸರ್ವೀಸ್ ಸ್ಟೇಷನ್ ಐತೆ.

ಇದು ಗಾಳಿ ಮತ್ತು ಬಿಸಲಿಂದ ಅ ಬಚಾವನೆ ಮಾಡೋಕೆ ಇಕ್ಕವರೆ.

ಇದು ಒಂದು ಅಪಾರ್ಟ್ಮೆಂಟ್ ಕಾಣಿಸ್ತೖತೆ ರೆಸಿಡೆನ್ಸಿ ಅಪಾರ್ಟ್ಮೆಂಟ್ ಅಲ್ಲಿ ಎರಡು ರೆಡ್ ಕಲರ್ ಬೈಕ್ ನಿಂತಿದೆ.

ಅಲ್ಲಿ ಒಳಗಡೆ ಒಂದು ಸೆಕ್ಯೂರಿಟಿನೂ ನಿಂತವ್ನೆ.

ಈ ಫೋಟೋ ಜಿಮ್ಮಿನ ಫೋಟೋ ಆಗೈತ್ --

ಇಲ್ಲಿ ಟ್ರೆಡ್ ಮಿಲ್ ಗಳಿವೆ ಮತ್ತೆ ಸೈಕಲ್ ಗಳಿವೆ ಆ ಸೈಕಲ್ಲಲ್ಲಿ ಕಾಲನ್ನು ತಡೆದು ತಳ್ಕೊಂಡು ಎಕ್ಸರ್ಸೈಸ್ ಮಾಡೊದಕ್ಕೆ--

ಈ ಫೋಟೋ ಅಲ್ಲಿ ಆ ಎರಡು ಬಿಲ್ಡಿಂಗ್ ಗಳಿವೆ ಒಂದು ಬಿಲ್ಡಿಂಗ್ --

ಆ ಕೆ_ಕೆ_ಎನ್ ಕೋಚಿಂಗ್ ಸೆಂಟರ್ ಅಂತ ಐತೆ.

ಟೆಂಪೋ ಮಲೈಲಾಂಡ ಗಾಡಿ ಆಗೈತೆ ಮತ್ತೆ--

ಇಲ್ಲಿ ಮಕ್ಕಳು ಶಾಲೆಯಲ್ಲಿ ಪಿ_ಟಿ ಯನ್ನು ಮಾಡುತ್ತಾ ಇದಾರೆ.

ಆ ಮಕ್ಕಳು ಟೀಚರ್ ಮಾಡುತ್ತಿರುವ ಅ ಎಕ್ಸರ್ಸೈಜ್ ಅನ್ನು ರಿಪೀಟ್ ಮಾಡುತ್ತಾ ಇದಾರೆ.